ಇದೊಂದು ಮನಿ ಐತಿ ಇದ್ ಗೇಟ್ ಗೇಟ್ ಒಳಗ ಕೆಂಪ್ ಕಲರ್ ಹಸ್ರ್ ಕಲರ್ ಚಾಕೊಲೇಟ್ ಕಲರ್ .ಹಂಗ ಈ ಕಾಂಪೌಂಡ್ ಗೆ ಗಿಳಿ ಹಸರ್ ಕಲರ್ ಬಣ್ಣ .

ಇದೊಂದು ಬಾತುಕೋಳಿ ಐತಿ ಇಲ್ಲಿ ತುಂಬಾ ಸುತ್ತು ಕಡೆ ಗಿಡ ಇದಾವು ಆಮೇಲೆ ಕೆಳಗಡೆ ಹುಲ್ಲು ಐತಿ ಈಗ ಬಾತುಕೋಳಿ ನೀರೊಳಗೆ ನಿಂತೈತಿ ಒಂದ್ ಕಾಲು ಯತೈತಿ ಒಂದು ಕಾಲು ನೀರಲ್ಲಿ ಇಟ್ಟೈತಿ ಇದೊಂದು ಸ್ವಲ್ಪ ಬೂದಿ ಬಣ್ಣದಗಿತೈತಿ.

ಯಾವುದೋ ಒಂದು ಕ್ಲಾಸ್ ಐತಿ ಈ ಕ್ಲಾಸ್ ಒಳಗೆ ಒಂದು ನಾಲ್ಕೈದು ಒಂದಿಷ್ಟು ಮಂದಿ ಸ್ಟೂಡೆಂಟ್ ಕುಂತಿದ್ದಾರೆ. ಸರ್ ಏನೋ ಬರೀತಾ ಇದಾರ ಸ್ಟೂಡೆಂಟ್ ಗಳು ಬ್ಲೂ ಕಲರ್ ಶರ್ಟ್ ಹಾಕೊಂಡ್ ಇದ್ದಾರೆ. ಒಂದಿಷ್ಟು ಮಂದಿ ವೈಟ್ ಕಲರ್ ಒಂದಿಷ್ಟು ಮಂದಿ ಪಿಂಕ್ ಕಲರ್ --

ಇವರು ಮನೆಗ ಬಣ್ಣ ಹಚ್ಚು ಅಂತಾರ ಆಲ್ ಪೈಂಟ್ ಹಚ್ಚು ಅಂತಾರ ಇಬ್ಬರ ಬಣ್ಣ ಹಚ್ಚಾ ಅಂತರ ಒಬ್ಬವ ಹಿಡ್ಕೊಂಡ್ ನಿಂತನ ಒಬ್ಬವ ಗೋಡೆ ಹತ್ತಿನ ಹತ್ತಿ ಬಣ್ಣ ಹಚ್ಚು ಅಂತಾನಾ ಆ ಕಡೆ ಶೋಕೇಸ್ ಐತೆ ಇದೊಂದು ಇದು ಐತೆ ಏನೇಂದ್ರ ಚೌಕ್ಟ್ಗ ಚಾಕೆಲೆಟ್ ಬಣ್ಣ ಕೊಡ.

ಆಮೇಲೆ ಉಳಿಕಿದ್ದು ಉಮ್ ಎಲ್ಲಾ ಕಲರ್ಲೆಸ್ ಆಗಿದಾವ. ಅಲ್ಲೊಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನ. ಹ್ ಅಂದ್ರ ಅವನ ರೆಡಿ ಮಾಡ್ತಾ ಇದ್ದಾನ. ಅಲ್ಲೊಂದು ಹುಡುಗಿ ಫೋನ್ ಮಾತಾನಾ--

ಒಂದು ವಾಚ್ ಹಾಕೊಂಡಿದ್ದಾನಾ ಆಮೇಲೆ ಈ ಕಡೆ ಹಸಿರು ಕಲರ್ ಗಿಡ ಐತಿ ಇತ್ತ ಗುಡ್ಡ ಪೂರ್ತಿ ಬ್ಲಾಕ್ ಕಲರ್ ಐತಿ ಆದ್ರೂ ಮೇಲೆ ಹುಲ್ಲು ಬೆಳ್ದೈತಿ ಹುಲ್ಲು ಒಣಗಿದೈತೆ ಸೊ ಅದಕ್ಕೋಸ್ಕರ ಬೇರೆ ಕಲರ್ ಬಂದೈತೆ.

ಇದು ಒಂದು ಫಂಕ್ಷನ್ ಹಾಲ್ ಐತಿ ಫಂಕ್ಷನ್ ಗೆ ಬಹಳ ಜನ ಬಂದಿದ್ದಾರೆ ಆಮೇಲೆ ಫಂಕ್ಷನ್ನಲ್ಲಿ ಕುರ್ಚಿಗಳನ್ನು ಇಟ್ಟಿದ್ದಾರೆ ಆ ಕುರ್ಚಿಗಳು ಕೆಂಪ್ ಇದ್ದಾವೆ ಆಮೇಲೆ ವ್ಯಕ್ತಿಗಳ ಹಸಿರು ಕಲರ್ದು ಬ್ಲಾಕ್ ಕಲರ್ದು ಹಂಗೆ ಕಲರ್ ಕಲರ್ ಕಲರ್ ಕಲರ್ದು ಅರಬಿ ಹಾಕೋ ಬಂದಿದ್ದಾರ --

ಆಮೇಲೆ ಶಾಮಿಯಾನ ಕೂಡ ಹಾಕಿದ್ದಾರೆ ಶಾಮಿಯಾನದ ಬಣ್ಣ ನೀಲಿ ಮತ್ತು ಬಿಳಿ ಐತಿ ಆಮೇಲೆ ಇಲ್ಲಿ ಒಂದು ದ್ವಜಾನೋ ಏನೋಇಟ್ಟಿದಾರ ಆಮೇಲೆ ಆಲ್ಒಂದು ಸ್ಟೇರ್ ಕೇಸ್ ಐತಿ.

ಇದು ಹೋಟೆಲ್ ನಲ್ಲಿ ಸಿಗುವಂತಹ ಫುಡ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ತಾಟಿದವು ಎರಡು ಚಮಚ ಇದಾವು ಎರಡು ತಾಟ್ ಮೆಗಾ ಬಿರಿಯಾನಿ ಇರಬಹುದು ಇಲ್ಲ ಪಲಾವ್ ಇರ್ಬಹುದಾ ಆಹ್ ಹಾಕಿದರೆ ತಿನ್ನೋಕಂತ ಕುಂತಿದಾರ ಆಮೇಲೆ ಪೆಪ್ ಒಂದು ಕೋಕೋ ಕೋಲಾ ಐತಿ ಒಂದು ಥಂಬ್ಸ್ ಅಪ್ ಐತಿ.

ಆಹಾ ಇದೊಂದು ಪ್ಲೇಸ್ ಐತಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನ ಅವ ಬ್ಲಾಕ್ ಕಲರ್ ಪ್ಯಾಂಟ್ ಹಾಕೊಂಡಿದ್ದಾನೆ ಮತ್ತೆ ಆಹ್ ನೀಲಿ ಕಲರ್ ಮತ್ತೆ ವೈಟ್ ಕಲರ್ ವೈಟ್ ಕಲರ್ ಮತ್ತೆ ಬ್ಲಾಕ್ ಕಲರ್ದ ಲೈನ್ಸ್ ಇರುವಂತಹ ಶರ್ಟ್ ಹಾಕೊಂಡಿದ್ದಾನೆ ಮ--